ಆಹ್ಹ್ ಇಲ್ಲಿ ಆಹ್ಹ್ ಬುಟ್ಟಿಗಳನ್ನು ಇದು ಬುಟ್ಟಿಗಳನ್ನು ತಯಾರಿಸುವ ಒಂದು ಸ್ಥಳವಾಗಿದೆ .

ಸಾಮಾನುಗಳನ್ನು ತೆಗೆದು ತೆಗೆದುಕೊಂಡು ಹೋಗಲು ನಮಗೆ ಉಪಯೋಗವಾಗುತ್ತದೆ ಇದು ಒಂದು ಆಹ್ಹ್ ಬುಟ್ಟಿ ಮಾಡುವ ಸ್ಥಲವಾಗಿದೆ .

ಆಹ್ಹ್ ಬೋಟಿಂಗ್ ಇದು ನಾವು ನೀರಿನಲ್ಲಿ ಚಲಿಸಲು --

ಇದರಲ್ಲಿ ನಾವು ಆಂ ನೀರ್ ನಲ್ಲಿ ಆಂ ಪ್ರಯಾಣಿಸಬಹುದು. ಆಂ ಇದು ಆಂ ಆಟಡುವವರಿಗೆ ಖುಷಿಯನ್ನು ಕೊಡುವಂತದ್ದಾಗಿದೆ.

ಆಹ್ಹ್ ರೈಲ್ವೆ ರೈಲ್ವೆ ಟ್ರ್ಯಾಕ್ ರೈಲ್ವೆ ಸ್ಟೇಷನ್ .

ಹ್ಮ್ಮ್ ಇಲ್ಲಿ ಜನರು ಒಂದು ಗೂಡಿ ಒಂದು ಸಮಾ ಸಭೆಯಾಗಿ ಒಂದು ಕೂಡಿ ಆಚರಿಸುವ ಒಂದು ಸಮಾರಂಭವಾಗಿದೆ .

ಇಲ್ಲಿ ಜನರು ತಮಗೆ ಬೇಕಾದ ಹಲವು ವಿಧವಾದ ಆಹ್ಹ್ ವಸ್ತ್ರಗಳನ್ನು ನಾವು ಆಹ್ಹ್ ಕ ವಸ್ತುಗಳನ್ನು --

ಆಹ್ಹ್ ಇದು ಬ್ಯಾಂಕ್ ಆಫ್ ಬರೋಡ --

ಆಹ್ಹ್ ಇದು ಒಂದು ಹಿಂದೂ ಧರ್ಮದ ಒಂದು ಆಹ್ಹ್ ಆಹ್ಹ್ ಶಾಸ್ತ್ರ ಆಹ್ಹ್ ಶಾಸ್ತ್ರವಾಗಿದೆ.

ಆಹ್ಹ್ ಇಲ್ಲಿ ನಾವು ಮಕ್ಕಳು ಅಥವಾ ಇಲ್ಲಿ ಕೆಲವರು ನಿಂತು ನಾವು--

ಇಲ್ಲಿ ನಾವು ಒಂದು ಮದುವೆಯ ಸಮಾರಂಭವನ್ನು ಮದುವೆಯ ಸಮಾರಂಭವನ್ನು ನಾವು--

ಆಹ್ಹ್ ಪೂಜೆ ಆಹ್ಹ್ ಮಾಡುವಂತಹ ಒಂದು ಆಹ್ಹ್--

ಆಹ್ಹ್ ಇದು ಒಂದು ಬಂಧನ್ ಬ್ಯಾಂಕ್ ಓಕೆ ಸೊ ಇದು ಒಂದು ಬಂಧನ್ ಇದು ಒಂದು ಬ್ಯಾಂಕ್ ಆಗಿದೆ ಇಲ್ಲಿ ಜನರು ಹಣವನ್ನು ತಾವು ಕೂಡಿಸಿಡಬಹುದು .

ಆಹ್ಹ್ ಕುಡಿಸಿಟ್ಟಕೊಳ್ಳಬಹುದು ಅಥವಾ ಇದರ ಲೋನ್ ಮಾಡಿ ತಮಗೆ ಮುಂದಿನ ಭವಿಷ್ಯಕ್ಕೆ ಅಥವಾ ಮುಂದಿನ ಜೀವನಕ್ಕೆ --